ಈ ಚಿತ್ರದಲ್ಲಿ ನಾವು ಒಂದು ಗಣಪತಿ ದೇವಸ್ಥಾನವನ್ನ ನೋಡುತ್ತಿದ್ದೇವೆ ಈ ಗಣಪತಿ ದೇವಸ್ಥಾನಗಣಪತಿಯನ್ನ ವಿಗ್ನ ನಿವಾರಕ ಅಂತಂದು ಕರೀತೇವೆ.

ನಾವು ಒಂದು ಬೇಕರಿ ಅನ್ನಾ ನೋಡೋಕ್ ಹೊಂತಿವಿ ಈ ಬೇಕರಿ ಅಂಗಡಿ ಒಳಗಡೆ ಏನ್ ಮಾಡ್ತಾರಾ ಅಂದ್ರೆ ಕೇಕ್ ಅನ್ನ ತಯಾರಿ ಮಾಡ್ತಾರಾ.

ರೊನಾಲ್ಡ್ ಪೋರ್ಚುಗಲ್ ದೇಶದವ ಮತ್ತು ನೆಸ್ಸಿ ಅಜಾಂಟೈನ ಆಟಗಾರ ಮತ್ತ ಎರಡು ಸಾವಿರದ ಇಪ್ಪತ್ತೆರಡರ ಶೋ ಫುಟ್ಬಾಲ್ ಕಪ್ನಲ್ಲಿ --

ಕಟ್ಮಾ ದಾಗ್ ಹೇರ್ಕೊಂಡ್ ಬರ್ತವೆ ಮತ್ತ ಕಟ್ಮಾ ಇವು ನೋಡಾಕ ಬಹಳ ಚಿಕ್ಕವು ಇರ್ತವು.

ಇವೊಬ್ಬ ಬಹಳ ಪರಾಕ್ರಮಿ ಆಗಿರ್ತಕ್ಕಂತಹ ಹೋರಾಟಗಾರ ಆಗಿದ್ದಾರನೆ ಛತ್ರಪತಿ ಶಿವಾಜಿ --

ಮತ್ತ ಅಡಿಕೆ ಮರನ ಹಚ್ಯಾರ ಇಲ್ ಒಂದ್ ಸ್ವಲ್ಪ ಮತ್ತ ಈ ತೋಟದ್ ಕೆಳಗಡೆ ಎಲ್ಲ ಹಚ್ಚ ಹಸಿರು ಹುಲ್ಲು ಬೆಳ್ಕೊಂಡೈತಿ.

ಬಿಸ್ಕೆಟ್ ಬಂಡಲ್ ಯಾಕ್ ತರ್ತಾರಂತಂದ್ರ ಅವ್ರು ಆಹ್ಹ್ ಬಿಸ್ಕೆಟ್ ಬಾಂಡಲಅನ್ನ ಅಲ್ಲಿ ಹಸಿದವರಿಗೆ ಆಹ್ಹ್ ಬಿಸ್ಕೆಟ್ ಅನ್ನ ಕೊಡ್ತಾರಾ ಮತ್ತಂದ್ರ--

ಈ ಚಿತ್ರದಲ್ಲಿ ನಾವು ಒಂದು ಜುಮ್ಮನ್ನ ನೋಡೋಕ್ ಹೊಂತಿವಿ ಈ ಜಿಮ್ ಒಳಗಡೆ ಎಲ್ಲರು ಏನ್ಮಾಡ್ತಾರಂತನ್ದ್ರ ಬಾಡಿಯನ್ನ ಬಿಲ್ಡ್ ಮಾಡಾಕ ಎಕ್ಸೈಸ್ ಆನ್ನ ಮಾಡ್ತಾರಾ ಹೆವಿ ಎಕ್ಸೈಸ್ ಮಾಡ್ತಾರ.

ಈ ಮಿನಿದ್ ಮಾರ್ಕೆಟ್ ಒಳಗಡೆ ಎಲ್ಲರು ಮೀನಾ ತಕೊಂಬಂದ್ ಮಾರ್ತಾರ ಇವ್ರು ಹೋಳಿ ಒಳಗಡೆ ಹೋಗಿ ಮೀನಾ ತಗೋಬರ್ತಾರಾ.

ಹಿಂಗ ಎಲ್ಲರು ಒಂದೊಂದ್ ತರಕಾರಿಯನ್ನ ಮಾರಾಟ ಮಾಡೋಕ್ ಹೊಂಟಾರ ನಮಿಗೆನಾದ್ರು ತರಕಾರಿ ಬೇಕಂದ್ರ ಈ ತರಕಾರಿ ಮಾರ್ಕೆಟ್ ಗೆ ಹೋಗಿ ತಕೊಂಬರ್ತಿವಿ.

ಈಗ ಟೊಮೇಟೊ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ಯವು.

ಈ ಜೈನ ಧರ್ಮದ ಒಳಗಡೆ ಮತ್ತ ಎರಡು ಪಂಥಗಳು ಬರ್ತಾವು. ಒಂದು ಶ್ವೇತಾಂಬರರು ಮತ್ತು ಇನ್ನೊಂದು ದಿಗಂಬರರು ಅಂತಂದು.

ಈ ಚಿತ್ರದೊಳಗಡೆ ನಾವು ಒಂದು ಕಲ್ಯಾಣ ಮಂಟಪವನ್ನ ನೋಡಕ್ಹೊಂತಿವಿ ಈ ಕಲ್ಯಾಣ ಮಂಟಪವನ್ನ ಪೂರಾ ಡೆಕೋರೇಷನ್ ಮಾಡಿ ಮತ್ತಿದ ಮದ್ವೆಗೆಲ್ಲ ರೆಡಿ ಮಾಡ್ಯಾರ ಇದನ್ನ.

ನಾವು ಇಲ್ಲಿ ಒಂದು ಹಳೆಯ ದೇವಸ್ಥಾನವನ್ನು ನೋಡೋಕ್ ಹೊಂತಿವಿ ಈ ಹಳೆಯ ದೇವಸ್ಥಾನವನ್ನು ಕಲ್ಲಿನಿಂದ ಕಟ್ಟಿಯರ ಮಟ್ಟೀವೆಲ್ಲ ರಾಜರು ಮಹಾರಾಜರು ಕಟ್ಟಿರ್ತಕ್ಕಂತಹ ದೇವಸ್ಥಾನ.

ನಾವು ಒಂದು ಕಿಲ್ಲವು ನೋಡಕ್ ಹೊಂತಿವಿ ನಾವಿಲ್ಲಿ ಇದು ಕಿತ್ತೂರಗ್ ಬರ್ತಕ್ಕಂತಹ ರಾಣಿ ಚೆನ್ನಮ್ಮನ ಕಿಲ್ಲ ಇದು ಈ ಕಿಲ್ಲ ಇವಾಗೆಲ್ಲ ಬಿದ್ದು ಹಳಗೈತಿ.

ಈ ಚಿತ್ರದೊಳಗಡೆ ನಾವು ಇಲ್ಲಿ ಒಂದು ಮನೆ ಕಟ್ಟೋದನ್ನ ನೋಡೋಕ್ ಹೊಂತಿವಿ ಈ ಮನೆ ಕಟ್ಟೋ ಸಂಬಂಧ ಫಿರ್ಸ್ಟ್ಗೆ ಬುನಾದಿಯನ್ನ ಹಾಕ್ತಾರಾ.

ಈ ಶಿವ ಎದುರುಗಡೆ ಯಾವಾಗ್ಲೂ ನಂದಿ ವಿಗ್ರಹ ಕಾಣಿಸ್ತಾಯಿತಿ ಈ ನಂದಿ ಬಹಳ --

ಸೂಪರ್ ಮಾರ್ಕೆಟ್ ಒಳಗಡೆ ನಮಗೆ ಏನ್ ಬೇಕಲ್ಲ ಅವು ಎಂತ ಬೇಕಂತ ಅವು ಎಲ್ಲವು ಸಿಗ್ತವು.

ಮತ್ತ ನಮಗೆ ಸೂಪರ್ ಮಾರ್ಕೆಟ್ ಒಳಗಡೆ ಹೋದಾಗ ನಮಗೇನ್ ಬೇಕಲ್ಲ ಅದನ್ನ ತಗೋಂತಿವಿ ನಾವು ಮತ್ತ ಇಲ್ಲಿ ಬಹಳ ವಸ್ತು ಸಿಗ್ತವು.